ಇದು ಒಂದು ರೆಸಾರ್ಟ್ ಆಗಿದೆ ಇಲ್ಲಿ ಗ್ರಾಹಕರು ಇದ್ದಾರೆ ಹಾಗೂ--

ಈ ಆನೆಯ ಸುಂಡಿಲನ ಮೇಲೆ ಒಬ್ಬ ವ್ಯಕ್ತಿ ಕುತ್ತಿದ್ದಾರೆ ಆ ವ್ಯಕ್ತಿ ಕಪ್ಪು ಶೋ ವನ್ನು ಧರಿಸಿದ್ದಾರೆ.

ಆಟೋ ಡ್ರಮ್ ಎಲ್ಲ ಇದೆ ಇದು ಸೀಟಿನಿಂದ ಮಾಡಲಾಗಿದೆ.

ಹಾಗು ಆಪಲ್ ಆರೆಂಜ್ ಎಲ್ಲಾ ಹಣ್ಣುಗಳಿವೆ.

ಹಾಗು ಇಲ್ಲಿ ರೀಸಿಟ ಅನ್ನು ಅಳವಡಿಸಿ--

ಟ್ಟಿದ್ದಾರೆ ಇಲ್ಲಿ ಕುಳಿತುಕೊಳ್ಳಲು ಬೆಂಚನ್ನು ನಿರ್ಮಿಸಿದ್ದಾರೆ.

ಹಾಗು ಇಲ್ಲಿ ಹೂಗಳನ್ನು ಖರೀದಿಸಲು ಊ ಮಹಿಳೆಯರು ಹಾಗು ಪುರುಷರು ಬಂದಿದ್ದಾರೆ.

ಹಾಗು ನೆಲದಲ್ಲಿ ಚಿಕ್ಕ ಚಿಕ್ಕ ಪಾಟ ಗಳಲ್ಲಿ ಗಿಡಗಳನ್ನ ಇಕ್ಕಿದಾರೆ ಹಾಗು ಇಲ್ಲಿ ಕಡ್ಜ್ ಚಿಕ್ಕ ವಾಹನಗಳನ್ನ ನಿಲ್ಲಿಸಿದ್ದಾರೆ ಗ್ರಾಹಕರು ಇದ್ದಾರೆ.

ಈ ಆಸ್ಪತ್ರೆಯ ಮುಂಭಾಗದಲ್ಲಿ ಒಂದು ಕಾರನ್ನು ನಿಲ್ಲಿಸಿದ್ದಾರೆ.

ಹಾಗು ಇಲ್ಲಿ ಮಕ್ಕಳು ಹಾಗು ದೊಡ್ಡವರು ಡ್ಯಾನ್ಸ್ ಅನ್ನು ಕಲಿಯುತ್ತಿದ್ದಾರೆ.

ಹಾಗೂ ಹಿಂದೆ ಬದಿಯಲ್ಲಿ ನೀಲಿ ಬಣ್ಣದ ಚೇರ್ ಒಂದು ಅಳವಡಿಸಿದ್ದಾರೆ.